ಇಲ್ಲೊಂದು ಆಫೀಸ್ ಇದೆ. ಇಲ್ಲಿ ಕಂಪ್ಯೂಟರ್ ವರ್ಕರ್ಸ್ ಇದ್ದಾರೆ ಮತ್ತೆ ಬಾಟಾಲ್ಸ್ ಇವೆ ಚೇರ ಗಳಿವೆ ಫ್ಯಾನ್ಸ್ ಇವೆ ಫ್ಯಾನ್ ಗಳಿವೆ ಲೈಟ್ ಗಳಿವೆ.

ಇಲ್ಲಿ ಎಲಕ್ಟ್ರೀಷಿಯನ್ ಲ್ಯಾಬ್ ಇದೆ ಇಲ್ಲಿ ಹಲವಾರು ಎಲಕ್ಟ್ರೀಷಿಯನ್ ಮೆಷಿನ್ ಗಳಿವೆ ಇಲ್ಲಿ ಸ್ಟೂಡೆಂಟ್ಸ್ ಗಳು ಪಾಠ ಕೇಳುತ್ತಿದ್ದಾರೆ ಅಲ್ಲೊಂದು ಬೋರ್ಡ್ ಇದೆ ಶಿಕ್ಷಕರು ಹೊರಗಡೆ ಹೋಗ್ತಿದ್ದಾರೆ.